ಇವುಗಳ ಬಣ್ಣಗಳು ಬೇರೆ ಬೇರೆಯಾಗಿ ಕಾಣಿಸುತ್ತಿವೆ ಇಲ್ಲಿ ದೊಡ್ಡ ದೊಡ್ಡದಾದಂತಹ ಸೈಕಲ್ ಗಳು ಕಾಣಿಸುತ್ತಿವೆ.

ಈ ಬಹಳಷ್ಟು ದೊಡ್ಡ ದೊಡ್ಡದಾದಂತ ಕಟ್ಟಡಗಳು ಕಾಣಿಸುತ್ತಿವೆ.

ಇಲ್ಲಿ ಬಹಳಷ್ಟು ದೊಡ್ಡ ದೊಡ್ಡದಾದಂತಹ ಗಿಡಗಳು ಕಾಣಿಸುತ್ತಿವೆ.

ಈ ಎದುರ್ಗಡೆ ನಾಲ್ಕು ಗಡಿಯಾರಗಳು ಕಾಣಿಸುತ್ತಿವೆ ಈ ಗಾಡಿಯಾರಗಳು ಒಂದರ ಪಕ್ಕಕ್ಕೆ ಒಂದು ಇಟ್ಟಿದ್ದಾರೆ.

ಮತ್ತು ಒಂದು ಅಂಗಡಿಯು ಕಾಣಿಸುತ್ತಿದೆ ಇದು ಒಂದು ಅಂಗಡಿಯು ಬಟ್ಟೆ ಅಂಗಡಿಯು ಕಾಣಿಸುತ್ತಿದೆ.

ಹಲಿಗೆಯ ಮೇಲೆ ಸತ್ಕಾರದ ಫ್ಯಾಮಿಲಿ ರೆಸ್ಟೋರೆಂಟ್ ಎಂದು ಕನ್ನಡ ಮತ್ತು ಇಂಗ್ಲೀಷ್ ನಲ್ಲಿ ಬರೆಯಲಾಗಿದೆ.

ಸತ್ಕಾರ ಅನೋದು ಕೇಸರಿ ಬಣ್ಣದಲ್ಲಿ ಬರೆಯಲಾಗಿದೆ.

ಈ ದೊಡ್ಡದಾದಂತ ಕಟ್ಟಡಕ್ಕೆ ಬಹಳಷ್ಟು ಕಿಟಕಿಗಳು ಕಾಣಿಸುತ್ತಿವೆ.

ಆ ಹಲಿಗೆಯ ಮೇಲೆ ಹುಡುಗರ ಚಿತ್ರವು ಕಾಣಿಸುತ್ತಿದೆ.

ಮತ್ತು ಈ ಅಂಗಡಿಯ ಎದುರುಗಡೆ ಎರಡು ಬಿಳಿ ಬಣ್ಣದ ಕಾರು ಗಳು ಕಾಣಿಸುತ್ತಿವೆ.

ಇದು ಒಂದು ಚರ್ಚ್ ಆಗಿದ್ದು ಈ ಚರ್ಚಿ ನ ಗೋಡೆಯ ಮೇಲೆ ವಿವಿಧ ರೀತಿಯ ಫೋಟೋ ಗಳನ್ನು ಹಚ್ಚಿದ್ದಾರೆ.

ಸಣ್ಣ ಸಣ್ಣದಾದಂತ ಗಿಡಗಳನ್ನು ಸರಿಯಾದ ರೀತಿಯಲ್ಲಿ ಸಾಲಾಗಿ ಇಟ್ಟಿದ್ದಾರೆ.

ಇದು ಒಂದು ಸಮಾರಂಭದ ಸ್ಥಳವಾಗಿದ್ದು ಈ ಸಮಾರಂಭದ ಸ್ಥಳದಲ್ಲಿ ಒಂದು ಹಳದಿ ಬಣ್ಣದ ಲೈಟ ಕಾಣಿಸುತ್ತಿದೆ.

ಈ ಒಂದು ಅಂಗಡಿಯು ಕಾಣಿಸುತ್ತಿದೆ ಈ ಅಂಗಡಿಯ ಮೇಲೆ ಒಂದು ಹಲಿಗೆಯು ಇದೆ.

ಆ ಕಟ್ಟಡದ ಮೇಲೆ ಇಂಗ್ಲಿಷ್ ನಲ್ಲಿ ಬಿಳಿ ಬಣ್ಣದಿಂದ ಪೀಟರ್ ಇಂಗ್ಲೆಂಡ್ ಎಂದು ಬರೆಯಲಾಗಿದೆ.

ಇಲ್ಲಿ ಒಂದು ಬಿಳಿ ಬಣ್ಣದ ಫ್ಯಾನು ಕಾಣಿಸುತಿದೆ.

ಆ ಕಟ್ಟಡದ ಎದ್ರುಗಡೆ ಬಹಳಷ್ಟು ದ್ವೀ ಚಕ್ರದ ವಾಹನಗಳನ್ನು ಇವೆ ಮ--

ಎಲ್ಲಿ ಒಬ್ಬ ಮಹಿಳೆಯು ದ್ವಿಚಕ್ರದ ವಾಹನದ ಮೇಲೆ ಕುಂತಿದ್ದಾಳೆ.

ಇಲ್ಲಿ ಎದ್ರುಗಡೆ ಎರಡು ದ್ವಿಚಕ್ರದ ವಾಹನವು ಕಾಣಿಸುತ್ತಿದೆ.

ಇಲ್ಲಿ ಸಣ್ಣದಾದಂತ ಗಿಡಗಳು ಕುಂಡದ ಒಳಗಡೆ ಕಾಣಿಸಿತ್ತಿವೆ.

ಇಲ್ಲಿ ಒಂದು ಕಪ್ಪು ಬಣ್ಣದ ಕುರ್ಚಿಯು ಕಾಣಿಸುತ್ತಿದೆ.

ಇಲ್ಲಿ ಎದುರುಗಡೆ ಎರಡು ಲೈಟ್ ಗಳು ಕಾಣಿಸುತ್ತಿವೆ ಮತ್ತು ಈ ಕಟ್ಟಡದ ಒಳಗಡೆ ಬಹಳಷ್ಟು ಕಪ್ಪು ಬಣ್ಣದ ಫ್ಯಾನ್ ಗಳು ಕಾಣಿಸುತ್ತಿವೆ.

ಈ ಕಟ್ಟಡದ ಒಳಗಡೆ ಒಂದು ಬಿಳಿ ಬಣ್ಣದ ಕುರ್ಚಿಯು ಕಾಣಿಸುತ್ತಿದೆ.

ಇಲ್ಲಿ ಎದ್ರುಗಡೆ ಪತ್ರೆಗಳ ಪಾರ್ಟಿಷಿಯನ್ ಕಾಣಿಸುತ್ತಿದೆ ಈ ಪತ್ರೆಯ ಪಾರ್ಟಿಷಿಯನ್ ಒಳಗಡೆ ಒಂದು ಬಿಳಿ ಬಣ್ಣದ ಕಾರು ಕಾಣಿಸುತ್ತಿದೆ.

ಇಲ್ಲಿ ಎದ್ರುಗಡೆ ಒಬ್ಬ ಮನುಷ್ಯನು ಒಂದು ಕುರ್ಚಿಯ ಮೇಲೆ ಕುಳಿತುಕೊಂಡಿದ್ದಾನೆ.

ಇಲ್ಲಿ ಅವನ ಹಿಂದೆಗಡೆ ಎರಡು ನೀಲಿ ಬಣ್ಣದ ಕುರ್ಚಿಗಳನ್ನು ಇಟ್ಟಿದ್ದಾರೆ.

ಇಲ್ಲಿ ಹಲವಾರು ವಿವಿಧ ರೀತಿಯ ವಸ್ತುಗಳನ್ನು ಇಟ್ಟಿದ್ದಾರೆ ಇಲ್ಲಿ ಒಂದು ದರ್ಪಣವು ಇದೆ.

ಇಲ್ಲಿ ಬಹಳಷ್ಟು ವಿವಿಧ ರೀತಿಯ ವಸ್ತುಗಳನ್ನು ಸರಿಯಾದ ರೀತಿಯಲ್ಲಿ ಇಟ್ಟಿದ್ದಾರೆ.

ಇಲ್ಲಿ ಒಂದು ಚರ್ಚ್ ಆಗಿದ್ದು ಈ ಚರ್ಚಿ ನ ಗೋಡೆಯ ಮೇಲೆ ಏಸುಕ್ರಿಸ್ತನ ಭಾವಚಿತ್ರವು ಕಾಣಿಸುತ್ತಿದೆ.

ಇಲ್ಲಿ ಇನ್ನೊಬ್ಬ ಮಹಿಳೆಯು ನಡೆಯುವ ರೀತಿಯಲ್ಲಿ ಕಾಣಿಸುತ್ತಿದೆ.

ಅದರಲ್ಲಿ ಒಂದು ಅಂಗಡಿಯ ಮೇಲೆ ಬಿಳಿ ಮತ್ತು ಕೆಂಪು ಬಣ್ಣದ ಹಲಿಗೆಯೂ ಇದೆ.

ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಬರೆಯಲಾಗಿದೆ.

ಮತ್ತು ಈ ಹಲಿಗೆಯ ಮೇಲೆ ಶ್ರೀ ವೀರಭದ್ರೇಶ್ವರ ಟ್ರೇಡರ್ಸ್ ಎಂದು ಇಂಗ್ಲಿಷ್ ನಲ್ಲಿ ಬರೆಯಲಾಗಿದೆ.